ಮತ್ತು ಈ ಕುರಿ ಫಾರಂ ನಲ್ಲಿ ಸಾಕಷ್ಟು ಕುರಿ ಮರಿಗಳು ಇರುವುದನ್ನು ಕಾಣಬಹುದು.

ಮತ್ತು ಈ ಕುರಿಗಳು ಬಿಳಿ ಬಣ್ಣವನ್ನು ಹೊಂದಿದೆ.

ಇಲ್ಲಿ ಒಂದು ಲಾರಿ ನಿಂತಿರುವ ದೃಶ್ಯ ಕಾಣಬಹುದು.

ತ್ತವು ಒಂದು ಗಾಜಿನ ಒಳ್ಗೆ ಇದೆ ಎಂದು ಹೇಳ್ಬೋದು.

ಮತ್ತು ಇದರ ಹಿಂದ್ಗಡೆ ಒಹಳ ಪ್ರಮಾಣದಲ್ಲಿ ನದಿಯ ಹೇಳಬಹುದು.

ಮತ್ತು ಈ ಗುಡ್ಡದಲ್ಲಿ ಕಲ್ಲು ಬಂಡೆಗಳನ್ನು ಇಲ್ಲಿ ನೋಡಬೋದು.

ಇದೊಂದು ಸ್ವರಾಜ ಟ್ರ್ಯಾಕ್ಟರ್ ಅಂದು ದೊಡ್ಡದಾದ ಲೋಗೋ ವನ್ನು ಹಾಕಿದ್ದಾರೆ.

ಈ ಹೋಟೆಲ್ ರೆಸ್ಟೋರೆಂಟ್ ನಲ್ಲಿ ಸಾಲಗಿರುವ ಚೇರುಗಳು ಮತ್ತು ಟೇಬಲ್ ಗಳನ್ನು ಕಾಣಬಹುದು.

ಮತ್ತು ಇದರ ಸುತ್ತಮುತ್ತಲು ಹಚ್ಚಹಸಿರಿನಿಂದ ಕೂಡಿರುವ ಗಿಡಮರಗಳನ್ನು ಕಾಣಬಹುದು.

ಮತ್ತು ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಇಲ್ಲಿ ಸಾಕಷ್ಟು ಬೆಟ್ಟ ಗುಡ್ಡಗಳನ್ನು ನೋಡಬಹುದು.

ಮತ್ತು ಒಬ್ಬ ವ್ಯಕ್ತಿ ಕುಳಿತುಕೊಂಡು ಹೇರ್ ಕಟಿಂಗ್ ಮಾಡಸ್ತಿರುದನ್ನು ಕಾಣಬಹುದು.

ಈ ಕಿರಣ್ ಅಂಗಡಿಯಲ್ಲಿ ಪಾನ್ ಸಿಗುತೈತಂತ್ ದೊಡ್ಡದಾದ ಲೋಗವನ್ನು ಬರೆದಿದ್ದಾರೆ.

ಬಹುದು ಮತ್ತು ಇದರ ಹಿಂದುಗಡೆ ದೊಡ್ಡ ಗಿಡವನ್ನು ಕಾಣಬಹುದು.

ಮತ್ ಇದರ ಸುತ್ತಮುತ್ತಲು ಹಚ್ಚಹಸಿರಿನಿಂದ ಈ ದೊಡ್ಡದಾದ ಗಿಡಗಳನ್ನು ಕಾಣಬಹುದು.